ಅವರ ಪ್ರತಿಬಿಂಬವು ಕನ್ನಡಿಯಲ್ಲಿ ಕಾಣಿಸುತ್ತಿದೆ. ಸಲೂನಿಗೆ ಅಲಂಕಾರಿಕ ಎಲೆ ಹೂಗಳಿಂದ ಅಲಂಕರಿಸಲಾಗಿದೆ.

ಚಿತ್ರದಲ್ಲಿ ಒಂದು ಸಲೂನಿನ ಅಂಗಡಿಯ ಪ್ರಾರಂಭೋತ್ಸವ ಕಾರ್ಯಕ್ರಮಾದಲ್ಲಿ ತೆಗೆಸಿಕೊಳ್ಳುತ್ತಿರುವ ಚಿತ್ರಣವಿದೆ.

ಮತ್ತು ದೊಡ್ಡದಾದ ಹಗ್ಗಗಳಿವೆ ಇಟ್ಟಿಗೆಯಿಂದ ಕಟ್ಟಿದ ಸಣ್ಣ ಜೊಪಡಿ ಕಾಣಿಸುತ್ತಿದೆ. ಕಾರ್ಮಿಕರಿದ್ದಾ--

ಇಲ್ಲಿ ವೈದ್ಯನೊಬ್ಬನು ಕುರ್ಚಿಯ ಮೇಲೆ ಕುಳಿತು ವರುಷಗಳ ಚ ದಿಯನ್ನು ಬರೆಯುತ್ತಿದ್ದಾನೆ.

ಇಲ್ಲಿ ಕುರ್ಚಿಮೇಲೆ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಅ-ಆತನ ಮುಂದೆ --

ಬಳಿಯುತ್ತಿರುವ ಹಾಗಿದೆ ಅವನು ಬಾಗಿದ್ದಾನೆ ಚಕ್ರ ಕಾಣಿಸುತ್ತಿದೆ ಕೆಳಭಾಗದಲ್ಲಿ ಇಟ್ಟಿಗೆಗಳ ರಾಶಿಗಳು ಕಾಣಿಸುತ್ತ --

ಇಲ್ಲಿ ಒಂದು ಹಳೆಕಟ್ಟಡದ ಒಳಗೆ ಎರಡು ಕುರ್ಚಿಗಳಿವೆ ಎರಡು ಕಡೆ ಮರದ ಬೆಂಚುಗಳನ್ನು ಹಾಕಲಾಗಿದೆ.

ಒಬ್ಬ ವ್ಯಕ್ತಿ ಕೈಯಲ್ಲಿ ಏನನ್ನೋ ಹಿಡಿದು ಪರೀಕ್ಷಿಸುತ್ತಿದ್ದಾನೆ ಒಬ್ಬ ಮಹಿಳೆ ಒಂದು ಪೆಟ್ಟಿಗೆಯಲ್ಲಿ ಕೈ ಇರಿಸಿದ್ದಾಳೆ ಕಿಟಕಿ ಇದೆ.

ಅದನ್ನು ನೀರಿನ ಪೈಪಿನಿಂದ ಕೆಳಬಾಗವನ್ನು ತೊಳೆಯುತಿದ್ದಾನೆ.

ಅಲ್ಲಿ ಕೂಡಲು ಆಸನಗಳಿವೆ ಅಲ್ಲಿ ಒಂದು ಸುಧಾ ಪಾರ್ಲರ್ ಎನ್ನುವ ಕ ಅಂಗಡಿಯ ಕಟ್ಟೆ ಇದೆ ಅದರ ಮುಂದೆ ಮುವ್ವರು ವ್ಯಕ್ತಿಗಳಿದ್ದಾರೆ ಒಂದು ಕೆಂಪು ಬಣ್ಣದ ಬಕೆಟ್ಟು ಇವೆ.

ಇಲ್ಲಿ ನವ ಜೋಡಿಗಳು ಅಲಂಕಾರವಾಗಿ ಸುಂದರವಾಗಿ ನ್ ಕಾಣುತ್ತಿದ್ದಾರೆ .